ಒಬ್ಬರು ಮಾತ್ರ ಇಲ್ಲಿ ನಿಂತುಕೊಂಡು ನೋಡುತ್ತಿದ್ದಾರೆ ಸುತ್ತ ಗಿಡಗಳಿದೆ ಟೆಂಪಲ್ ಚೆನ್ನಾಗಿದೆ.

ಮಕ್ಕಳ ಬಟ್ಟೆ ಕೂಡ ಸಿಗುತ್ತೆ ಮತ್ತೆ ಈ ಕಡೆ ಹೋಲ್ ಸೇಲ್ ಅಂಗಡಿ ಇದೆ.

ಇಲ್ಲಿ ಮನೆ ಕಟ್ಟುವುದಕ್ಕೆ ಸಿಮೆಂಟ ನ್ನು ಕಲಸುತ್ತಿದ್ದಾರೆ ಮತ್ತು ಅವರು ಎತ್ತುಕೊಂಡು ಬರುತ್ತಿದ್ದಾರೆ.

ಅನ್ನು ಹೊಗೆ ಎಲ್ಲಾ ಹಾಕಿದಾರೆ ಮುಂದೆ ಚಿಕ್ಕ ಕಲ್ಯಾಣಿ ಇದೆ ಸುತ್ತ ದೇವಸ್ಥಾನಗಳಿವೆ.

ಇಲ್ಲಿ ಆಧಾರ್ ಕಾರ್ಡ್ ಮಾಡುವಂತಹ ಸ್ಥಳ.

ಇದು ಒಂದು ಚಾಟ್ಸ್ ಮಸಾಲೆ ಪಾನಿಪುರಿ ಮತ್ತೆ ಬೇಲ್ ಪುರಿ ಪ್ರತಿಯೊಂದು ಸಿಗುತ್ತೆ.

ಇವರು ಕವರ್ ರಿಗೆ ಹಾಕಿಕೊಂಡು ಕೊಡುತ್ತಿದ್ದಾರೆ ಹೂವ ಫುಲ್ ಗ್ರಾಂಡಾ ಗಿ ಚೆನಾಗ್ ಮಾಡಿದಾರೆ.

ಕಲರ್ ಫುಲ್ ಹಂಗಿದೆ ಮತ್ತೆ ಲೈಟರ್ ಇದೆ.

ಮತ್ತೆ ನೈಟ್ ಆಗಿರುವುದರಿಂದ ಮೂನ್ ತುಂಬಾ ಚಾನಾಗ್ ಕಾಣುತ್ತಿದೆ.

ಪ್ರೇಮ್ ತುಂಬಾ ಚೆನ್ನಾಗಿದೆ ಮತ್ತೆ ಫ್ಲವರ್ ಎಲ್ಲ ಬಿಟ್ಟಿದೆ.